ಅ ಲಾರಿ ಬಸ್ಸು ಕಾರುಗಳು ಬೈಕುಗುಳು ಕೂಡ ಓಡಾಡುತ್ತಿದ್ವು ಆಟೋಗುಳು ಕೂಡ ಓಡಾಡುತ್ತಿದೆ ಇದೊಂದು ದೊಡ್ಡ ರೋಡ್ ಆಗಿದೆ ಆ ಇಲ್ ಒಬ್ರ್ ಮಕ್ಕಳ್ ಹಿಡ್ಕೊಂಡು ಹೆಂಗ್ಸ್ರುಗುಳು ಕೂಡ ಓಡಾಡುತ್ತಿದ್ದಾರೆ.

ಇಲ್ಲಿ ಬೈಕ್ ಗಳು ಕೂಡ ಇವೆ ಅಹ್ ದೊಡ್ಡ ದೊಡ್ಡ ಕಂಪ್ಲೇಸ್ಗುಳು ಕೂಡ ಇವೆ.

ಮದುವೆಯ ಕಲ್ಯಾಣಮಂಟಪದ ಹಾಲಾಗಿದೆ ರಿಸೆಪ್ಶನ್ ಹಾಲಾಗಿದೆ ಇಲ್ಲಿ ಡೆಕೋರೇಷನ್ ಮಾಡುತ್ತಿದ್ದಾರೆ.

ಒಂದು ಟ್ ಕಾಫಿಶಾಪ್ ಆಗಿದೆ ಕಾಫಿ ಶಾಪ್ನಲ್ಲಿ ಈ ಹುಡುಗ ಕಾಫಿ ಅನ್ನು ಒಂದು ಕಪ್ಪಿಗೆ ಹಾಕಿ ಅದನ್ನು ಕೊಡುತ್ತಿದ್ದಾನೆ.

ಇಲ್ಲಿ ಒಂದು ಹುಡುಗಿ ತಂಬೋರಿಯನ್ನು ಹಿಡಿದು ಬಾರಿಸುತ್ತ ಇಲ್ಲಿಂದ ತಬಲವನ್ನು ಹಿಡಿದುಕೊಂಡು ಭಾರಿಸಿದೆ ಇದನ್ನು ಸ್ಟೇಜು --